ಅಶನೊಟ್ ಅನ್ನತಾರೆ ಮಾಮೂಲಿ ಹೋಳನಾಡ್ ಎಲ್ಲಾ ಇತ್ತು ಲೈಕ್ ಚನ್ನಾಗಿ ಅನ್ನ್ಸುತ್ತೆ ಇಲ್ಲಿ ಇಲ್ಲಿ ನೋಡೋದಕ್ಕೆ ಒಂದ್ ಟೈಪ್ ಸೇವೆ ಆಯಿತ್ತು ಏನೆ ಆಯಿತ್ತು .

ಸೋ ಇತರ ಇಂತ ಪ್ಲೇಸ್ ಚನ್ನಾಗಿ ಅನ್ನ್ಸು --.

ಒಳ್ಳೆ ಚನ್ನಾಗಿ ಇಡದಕ್ಕೆ ಎಲ್ಲ ಆಹ್ ಹಸಿರಕಾಳು ಎಲ್ಲಾ ಬೆಳಸಕೊಂಡು ಎಲ್ಲಾ ಚನ್ನಾಗಿ ಅನ್ನ್ಸುತ್ತೆ .

ಡಾಮ್ಸ್ ಸ್ಟೆಪ್ ಚಿಕ್ಕ ಡಾಮ್ಸ್ ಸ್ಟೆಪ್ ಫೀಲ್ ಅನ್ನ್ಸುತ್ತೆ ರಿಸರ್ವೊಯಾರ್ ಟೈಪ್ .